ಚನ್ನಗದ ಕಪ್ಪು ಕಪ್ಪಗ ಕಲ್ಲಿ ಕೆತ್ತನೆ ಮಾಡರ ದೇವರುನಾ.

ಮಕ್ಕಲಯೆಲ್ಲ ಆಟ ಆಡಾಕ ಇಲ್ಲಿ ಏನೋ ಪಾರ್ಕ್ ಅಲ್ಲಿ ಮಡಗರ. ಐಕ್ಳು ಒಬ್ಬ ಮೇಲೆ ಇನ್ನೊಬ ಕೆಳಗೆ ಹತ್ಕೊಂಡ್ ನಿತ್ತರ.

ಒಹ್ ಈ ಅಂಗಡಿಲಿ ರಾಖಿ ಗಳು ಮಾರ್ತಾವ್ರೆ.